ಮತ್ತೆ ಇಲ್ಲಿ ಇಬ್ರು ಕೂಡ ಬ್ಯಾಗ್ ತಗ್ಲಾಕೊಂಡಿದರೆ ಒಬ್ರು ಕೈಯಲ್ಲಿ ಏನೋ ಹಿಡಕೊಂಡಿದರೆ.

ಮತ್ತ ಇಲ್ಲಿ ಬಹು ವಿಸ್ತಾರವಾದಂತಹ ಒಂದು ರಸ್ತೆಯು ಕೂಡ ಕಾಣತ್ತಿದೀವಿ ನಾವು.

ಇದನ್ನು ಎಲ್ಲರೂ ಕೂಡ ನಿಜವಾಗ್ಲು ತುಂಬಾ ಇಷ್ಟಪಟ್ಟ ತಿಂತರೆ ಇದ್ರದ ಕಬಾಬ್ ಕೂಡ ಮಾಡಬಹುದು ಚೆನ್ನಾಗಿರುತ್ತೆ.